ಹೂವಿನಿಂದ ಎಲೆಗಳಿಂದ ಡೆಕೋರೇಶನ್‌ ಮಾಡಿದ್ರು ಆಹಾರವನ್ನು ಇಟ್ಟಿದ್ದರು ಪ್ರಸಾದವನ್ನು ಸ್ವೀಕರಣೆ ಮಾಡಕ್ಕೆ.

ಇಲ್ಲೊಂದು ದೊಡ್ಡ ಬಿಲ್ಡಿಂಗ್‌ ಇದೆ. ಆ ಬಿಲ್ಡಿಂಗ್‌ ಹೆಸರು ಹೋಟೆಲ್‌ ಭಾಗ್ಯ ಅಂತಾ. ಗ್ಲಾಸಿಂದ ಇದೆ. ದೊಡ್ಡ ದೊಡ್ಡು ಗಿಡ ಇದಾವೆ.